ಚಿಕ್ಕ ಮಕ್ಕಳು ಆಟ ಆಡುವ ಆಟಿಕೆಗಳು ಕಾಣುತ್ತವೆ.

ಹಾಗು ಒಂದು ಸಣ್ಣ ಬ್ಯಾನರ್ ಹಾಕಿದ್ದಾರೆ.

ಇಲ್ಲಿ ಪಾನ್ ಸಿಗುತ್ತವೆ ಎಂದು ಪಾನಿನ ಚಿತ್ರ ಕಾಣುತ್ತದೆ.

ಹಾಗು ಮುಂದೆ ಆ ಪೆಪ್ಸಿ ಬಾಟಲ್ ಗಳು ಹಾಗು ಬಾಕ್ಸ್ ಕಾಣಿಸುತ್ತದೆ.

ಈ ಚಿತ್ರದಲ್ಲಿ ಒಂದು ದೊಡ್ಡ ಟ್ರಕ್ ರೀತಿ ಕಾಣಿಸುತ್ತದೆ.

ಸುತ್ತಲು ಮುಂದೆ ಒಂದು ಸಣ್ಣ ಗಣಪನ ಫೋಟೋ ಕಾಣಿಸುತ್ತದೆ.

ತಗಡಿನಿಂದ ಈ ಶೆಡ್ಡನ್ನು ನಿರ್ಮಾಣ ಮಾಡಿದ್ದಾರೆ.

ತಂತಿಯ ತಡೆಗು ಗೋಡೆ ಇಲ್ಲಿ ಕಾಣಿಸುತ್ತದೆ

ಈ ಚಿತ್ರದಲ್ಲಿ ನೀರು ರಭಸವಾಗಿ ಹರಿಯುವುದು ಕಾಣಿಸುತ್ತದೆ.

ತಲೆಗೆ ಪೇಟವನ್ನು ಧರಿಸಿದ್ದಾನೆ ಅವರ ಹಿಂದೆ ಹೂಗಳಿಂದ ಒಂದು ಟೇಜ್ ರಚನೆಯಾಗಿದೆ.

ಈ ಚಿತ್ರದಲ್ಲಿ ಲೈಟಿಂಗ್ ಗಳು ಕಾಣುತ್ತಿದ್ದಾವೆ.

ಈ ಚಿತ್ರದಲ್ಲಿ ಇಬ್ಬರು ವ್ಯಕ್ತಿಗಳನ್ನು ನಾವು ನೋಡಬಹುದು.

ದೂರದಲ್ಲಿ ಒಂದು ದೊಡ್ಡ ಬ್ಯಾನರ್ ಅನ್ನು ಹಾಕಿಕೊಂಡಿದ್ದಾರೆ.

ಈ ಚಿತ್ರದಲ್ಲಿ ಒಂದು ಬ್ಯಾಂಕ್ ಕಾಣಿಸುತ್ತದೆ ಅದರ ಹೆಸರು ಯೂನಿಯನ್ ಬ್ಯಾಂಕ್ ಎಂದು ಬರೆದಿದೆ.

ಆ ಪ್ಲೇಟು ತುಂಬ ಕಲರ್ ಕಲರ್ ಆಗಿ ಕಾಣಿಸುತ್ತದೆ.

ಇಲ್ಲಿ ಕಲಾ ರೂಮು ಕಲರ್ಫುಲ್ಲಾಗಿ ಕಾಣಿಸುತ್ತದೆ.

ಇಲ್ಲಿ ಒಂದು ಪಾಟ್ ಅನ್ನು ನೇತು ಹಾಕಿದ್ದಾರೆ.

ಇಲ್ಲಿ ಒಂದು ಮೇಣದ ಬತ್ತಿಯನ್ನು ಹಚ್ಚಿದ್ದಾರೆ.

ಈ ಚಿತ್ರದಲ್ಲಿ ದೂರದಲ್ಲಿ ಒಂದು ದೊಡ್ಡ ಗುಡ್ಡ ಕಾಣಿಸುತ್ತದೆ.

ಈ ಬಾಳಷ್ಟು ಗ್ರಾನೈಟ್ ಗಳು ಕಾಣಿಸುತ್ತಿದ್ದಾವೆ.

ಇಲ್ಲಿ ಒಂದು ಉದ್ದನೆಯ ನೆಚ್ಚಿಣಿಗಕೆ ಇಟ್ಟಿದ್ದಾರೆ.

ಮು ಪಕ್ಕದಲ್ಲಿ ಒಂದು ರಟ್ಟಿನ ಡಬ್ಬಿ ಕಾಣಿಸುತ್ತದೆ.

ಈ ಚಿತ್ರದಲ್ಲಿ ಒಂದು ಫಂಕ್ಷನ್ ನಡೆಯುವ ಜಾಗವಾಗಿದೆ ಇದು ಒಂದು ಮಂಗಳ ಭವನವಾಗಿದೆ.

ಒಂದು ಸ್ಟೂಲ್ ಕಾಣಿಸುತ್ತದೆ ಇಲ್ಲಿ ಒಬ್ಬ ಮಹಿಳೆ ಕಸವನ್ನು ಹೊಡೆಯುತ್ತಿದ್ದಾಳೆ.